ಫ್ಲವರ್ ಇಟ್ಟು ಮಧ್ಯದಲ್ಲಿ ಚೆನ್ನಾಗ್ ಇರುತ್ತೆ ಡೆಕೋರೇಷನ್ ಎಲ್ಲ ಮಾಡಿ ಕಾರ್ ಹೊಸ ಕಾರ್ ಬಂದಾಗ ಮಾಡಿರತಾರೆ ಮದುವೆಯಲ್ಲಿ ಸಮಾರಂಭಗಳಿಗೆ ಎಲ್ಲ ಫಂಕ್ಷನ್ ಗೆ ಆ ತರ ಕಾರ್ ಡೆಕೋರೇಷನ್ ಮಾಡಿರ್ತಾರೆ ಚೆನ್ನಾಗ್ ಇರುತ್ತೆ ಡೆಕೋರೇಷನ್ --

ಇದು ನೆನಪಾಗುತ್ತೆ ಇದು ನೋಡತ್ತಾ ಇದ್ರೆ ಕಾರಿನ್ ಡೆಕೋರೇಷನ್ ಮಾಡಿರೋದು ಗ್ರ್ಯಾಂಡಾಗಿ ಕಾರ್ ಮಾಡಿರೋದು ಮತ್ತೆ ಮದುವೆ ಸಮಾರಂಭ ಫಕ್ಷನ್ ಗಳಲ್ಲಿ ಇತರ ಅಲಂಕಾರ ಮಾಡಿರತ್ತಾರೆ.

ಚೆನ್ನಾಗಿದೆ ಕೆತ್ತನೆ ನೋಡಕ್ಕೆ ಒಂತರಾ ಮನೆ ಸೆಳೆಯುತ್ತೆ. ದೂರದಿಂದ ಬಂದ ವಿದೇಶ ಪ್ರವಾಸಿಗರೆಲ್ಲಾ ಬಂದು ನೋಡ್ಕೊಂಡು ಹೋಗ್ತಾರೆ ಅದು ಪ್ರವಾಸಿಯ ಸ್ಥಳವಾಗಿದೆ.

ಮತ್ತೆ ಕೆಳಗಡೆ ಕಂಚಿಂದು ಇದು ಇದೆ ತಂ--ಬಿಂದಿಗೆ ಅಂತ ಹೇಳಬಹುದು ಒಂದು ಮಂಟಪದ ಮೇಲೆ ಕುರಿಸಿದರೆ ಸಾಯಿಬಾಬಾನ ಹೂವಿನ ಅಲಂಕಾರ ಎಲ್ಲ ಮಾಡಿ.

ಟೀ ಅಂದ್ರೆ ಬರ್ತಾ ಹೋಗ್ತಾ ಬರ್ತಾ ದಾರಿಯಲ್ಲಿ ಟೀ ಕೂಡ ಕೊಂಡ ಹೋಗ್ತಾ ಫ್ರೆಂಡ್ಸ್ ಜೊತೆ ಮಾಡ್ಕೊಂಡು ಟೀ ಸ್ಟೈಲ್ ಅವರು ದುಡಿಮೆ ಮಾಡಿಕೊಂಡು ಆರ್ ಕಾಲ್ ಮೇಲ ಆರು ನಿಂತ್ಕೊಂಡಿದರೆ.

ಇಲ್ಲಿ ಎಲ್ಲ ಸಾಮಾನುಗಳನ್ನು ರ್ಯಾಕ್ ಮೇಲೆ ಜೋಡಿಸಿ ಇಟ್ಟಿರ್ತಾರೆ ಒಂದೇ ಒಂದೊಂದು ವಸ್ತುನ ಒಂದೊಂದು ಜಾಗದಲ್ಲಿ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ .

ವೈಟ್ ಕಾರಿ ದೆ ಚೆನ್ನಾಗಿದೆ ಕಾರು ಮಾತ್ರ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆಯುಧ ಪೂಜೆಗೆ ಎಲ್ಲರೂ ಆಯುದ್ ಪೂಜೆಗೆ ಅಲಂಕಾರ ಮಾಡಿದ್ದಾರೆ ನೋಡ್ತಿದ್ದಂಗೆ ದಸರಾ ಬಂದ್ ಹೊಯ್ತು ಅಂದ್ರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆಯುದ್ ಪೂಜೆ ಕಾರು ಸೂಪರ್ ಆಗ್ದೇ ವೈಟ್ ಕಾರು .

ಮತ್ತೆ ದೇವಸ್ಥಾನದ ಒಳಗಡೆ ಹೋಗೋಕೆ ಬಾಗಿಲು ಆಗಿದೆ ದೇವಸ್ಥಾನಕ್ಕೆಹೋದ್ರೆ ಒಂದು ಮನಸಿಗೆ ಏನೋ ಒಂದು ನೆಮ್ಮದಿ ಸಂತೋಷ ಆಯಾಸ ಎಲ್ಲ ಕಳೆದು ಹೋಗುತ್ತೆ ಅನ್ಸುತ್ತೆ ಏನೋ ಒಂತರ ಮನಸಿಗೆ ನೆಮ್ಮದಿ ಸಿಗುತ್ತೆ ದುಖ್ಖದಿಂದ ನೋವುನಿಂದ ಖುಷಿ ಪಡಬಹುದು ಮನಸಿಗ್ಗೆ ಒಂದು ವಿರಳ.

ಎಂತನೆ ಮುಂಭಾಗ ಅಂತ ಹೇಳ್ಬಹುದು ಚೆನ್ನಾಗಿದೆ ದೇವಸ್ಥಾನ ದೇವ್ರನ್ನ ಭಕ್ತಿಯಿಂದ ಪೂಜಿಸಿ ಮನಸಿಂದ ಒಂದು ಏನೋ ಒಂದು ಆನಂದ ಉಲ್ಲಾಸ ನೆಮ್ಮದಿ ಸಿಗುತ್ತೆ ಅಂತಾನೂ ಹೇಳ್ಬಹುದು ದೇವಸ್ಥಾನಕ್ಕೆ ಹೋದ್ರೆ ಅಂತ.

ತಿರುಪತಿ ತಿಮ್ಮಪ್ಪ ಗಂಗೆ ಮಾ ತಿರುಪತಿ ತಿಮ್ಮಪ್ಪ ಇದ್ದಾರೆ ಮತ್ತೆ ಅಹ್ ಲಕ್ಷ್ಮಿ ಇದ್ದಾಳೆ ಪಕ್ಕದಲ್ಲಿ ಈಕಡೆ ಪದ್ಮಾವತಿ ಇದ್ದಾಳೆ ಸೊ ತಿರುಪತಿ ಲಕ್ಕವ್ವ ಚೌಚೌ ಅಂತಾನೂ ಕರೀತಾರೆ ತಿಮಪ್ಪ ಅನಾತನು ಕರೀತಾರೆ.